ಬಹಳ ಸುಂದರವಾಗಿದೆ ಮತ್ತೆ ಎಲ್ಲಾ ಎರಡು ನದಿಯ ಸುತ್ತಮುತ್ತಲು ಹತ್ತಿ ಹಚ್ಚಸಿರಾಗಿದೆ ಫಲವತ್ತತೆಯಿಂದ ಕೂಡಿರಬಹುದು ಅನ್ನಬಹುದು.

ಅಲ್ಲಿ ಸರ್ವೊ ಆಯಿಲ್‌ ಎಂಬ ಒಂದು ಜಾಹೀರಾತನ್ನು ಕೂಡ ಹಾಕಿರ್ತಾರೆ ಹಾಗೂ ಬೈಕ್ ಕೂಡಕುಡ ನಿಂತಿ --

ಊರ ಆಚೆಗಿನ ಒಂದು ಕಟ್ಟಡವೊಂದರ ಚಿತ್ರಣ ಕಟ್ಟಡದ ಪಕ್ಕದಲ್ಲಿ ಒಂದು ಬೈಕ್ ಒಂದರ ಚಿತ್ರಣ ಬೈಕ್ ನಿಂತಿರುತ್ತದೆ.

ಹಾಗೂ ಒಂದು ಒಳದಲ್ಲಿ ಒಂದು ಮಣಿ ಇಟ್ಟಿರುವ ಒಂದು ಸುಂದರವಾದ ಚಿತ್ರಣ ಸುತ್ತ ಮುಟ್ಟಲು ಒಂದು ಸುಂದರವಾದ ಗಿಡಗಳನ್ನು ನೆತ್ತಿದರೆ.